ಮನಿಗೊಳ ಮೇಲೆ ಮನಿಗೊಳ ಮನಿಗೊಳ ಮೇಲೆ ಮನಿಗೊಳ ದೊಡ್ಡ ಅಪಾರ್ಟ್ಮೆಂಟ್ ಇದಂಗ್ ಕಾಣಸ್ತದ್ .

ಅಬ್ಬಬಬಾ ಎಷ್ಟ ಚಂದ್ ಇದೆ ನೋಡ್ರಿ ಇದು.

ಇದು ಒಂದು ದೊಡ್ಡ ದವಾಕಾನಿ ಇದಂಗ್ ಅದ್ ಬಿಡ್ರಿ ಇದ್ರಗ್.

ಇದು ಪುರಾ ಎಲೆಬಿದ್ದ್ ಮಂಶಾಯಗ್ ಹಚ್ಚಾರ್ ಇದು ಒಂದು ಕನಿನಾ ಏನೋ.

ಅವು ಗಿಡಗಳ್ ಎಲ್ಲಾ ಉದ್ರಿ ಉದ್ರಿ ಉದ್ರಿ ಉದ್ರಿ ಬಿದ್ದು ಹೂವಾಗುಳೆಲ್ಲಾ ಬಿದ್ದ್ ಗಿಡಗುಳ್ ಮೇಲೆ ಬಿದ್ದ್ ಬಿಟ್ಟವ್.

ಇದೊಂದು ಪ್ರಾಣಿ ಸಂಗ್ರಾಲಯ ಇದಂಗ್ ಅದ್ ಇಲ್ಲೊಂದ್ ಪಕ್ಷಿ ಕಾಂಸ್ಲಿಕತ್ತದ್.

ಅದ್ರಗ ಮಷಿನ್ ಗಳ್ ಇಟ್ಟು ಅಲ್ಲ ಹೋಗಿ ಎಲ್ಲರು ಹೋಗಿ --

ಒಂದ ಛೇತ್ರ ಇದಂಗ್ ಪವಿತ್ರ ಸ್ಥಳ ಇದಂಗ್ ಅದ್ ದೇವ್ರದು .

ಉಹ್ ಇದು ಪಲ್ಯಕಾಯಿ ತರಕಾರಿ ಅಂತರಲ್ಲರಿ ಅದ್ರದ್ ಬಜಾರ್ ಇದಾಂಗ್ ಅದ್.

ಅಹ್ ಮನಷ್ಯನು ಎಲ್ಲಾ ತರಕಾರಿ ಸಾಪ್ ಸಪಾಯಿ ಮಾಡ್ಲಿಕತ್ತನ್ ಒಬ್ಬಾತು ತೊಳೆಯೋದು ಮಾಡೋದು .

ಯಪ್ಪಾ ಯಾಕಾರ ಬೆಳಗಾಯತ್ ಎಳೆ ಬ್ಯಾಡ ಅಂದು ದೊಡ್ಡ ಶ್ರೀಮಂತ್ ಇದಂಗನ್ ಯಾಕೋ ಬಹಳ ಹೈರಾಣಾಗಿ ಬಂದ್ದಾನೇನೋ ರಾತ್ರಿ ಭೂ --

ಒಂದು ಮಾಲ್ ನಾಗ್ ಮ್ಯಾಲ ಖಾಲಿ ಇದ್ದುದ್ ಒಂದು ದೊಡ್ಡ ಸ್ಟೇಜ್ ಇದಂಗ್ ಅದ್ .

ಮುಂದ ಮನಷ್ಯರನು ಇಲ್ಲಾ ಚೇರ್ ಗೊಳನು ಕಾಣ್ಸಲಾಗ್ಯಾವ್.

ಕೆಲವುಮಂದಿ ಆಕಡೆ ಕೂತರೆ ಕೆಲವುಮಂದಿ ಈಕಡೆ ಮಾತಾಡಲಿಕತ್ತರ್ ಏನೋ ಒಬ್ಬವನ್ನು ಕೇಳ್ ಮತ್ತಿ ನಿಂತನೆ.

ಇಲ್ಲೊಂದು ನದಿ ಇತ್ತು ಕಾಣ್ಸ್ ತ್ತದ್ ದೊಡ್ಡದಾದ ಎಲ್ಲಾ ಒಣಕೊಂಡ್ ಹೋಗ್ಯಾವ್ ನೀರೆ ಗತಿಯಿಲ್ಲಾ ಅದ್ರಗ .

ವಾವ್ ಬಂತ್ ನೋಡಿ ದೀಪಾವಳಿ ಹಬ್ಬಾ ಏನ್ ಪಟಾಕಿ ಹಚ್ಚಾರ್ ಗಿಡ ಹಚ್ಚಾರ್.

ಅಲ್ಲಿ ಮತ್ತೊಂದು ಗಾ ಕಾರ್ ಬೆಜ್ ವ್ಯಾನ್ ಏನೋ ನಿಂತಿದೆ ಮನಶ್ಶರ್ ಹಾರ್ .

ದರ್ಗಾ ಅದೆ ಅನ್ನಸ್ಲಕತ್ತದ್ ಮತ್ತೆ ಏನ್ ಅದೆನ್ಪಾ ಮಣ್ಣಿ .

ಇನ್ನಾ ಏನ್ ನೋಡ್ಲಿಕೆ ಯಾರಿಗಾನ್ ಹೇಳ್ ಸರೀಗ್ ಇಟ್ಟರ್ ಏನ್ ನೀರ್ ಪ್ರಬಾವ್ ಬಂದಾಗ್ ಡ್ಯಾಮ್ ಬಿಟ್ಟಾಗ್ ಇವನ್ನು ಮಾಡೋ ಸಲುವಾಗಿ .

ಅಲ್ಲೊಂದ್ ಜೀಪ್ ನಿಂತಿದೆ ಬಿಳಿದು ಒಂದ್ ನಾಕ್ ಮಂದಿ.

ಹೋಲ್ಕತ್ತರ ಬರ್ಲಿಕತ್ತರ ಬಾಜು ಬಾಳ್ ಮಾಡಿ ಒಂದು ಮಾಲ್ ಗೀಲ್ ಇರಬೇಕು ಅಲ್ಲೆ ಹಂಗೆ .

ಚಂದದ್ ನೀರಿನ ಜರ್ ಟೋರೊಟೊರೊ ಅಂತರಲ್ಲಾ ಅವುಕೆನೇನೋ .

ಅದು ಇದಂಗ ಅದ್ ಆಕಡೆ ಬಾಜು ಒಂದು ನೀರನ್ ಓಡಾಡೋ ಗಾಡಿ ಇದಂಗ್ ಅದ್ .

ಇದೊಂದು ಮಾಲ್ ಕಾಣ್ಸ್ ಕತ್ತದ್ ರಿ ಸ್ಮೈನಿಶ್ ಅಂತ ಹೇಳಿ .

ಕಾಯ್ಲಿಕತ್ತರ್ ಈಗ್ ಮುಚ್ಚವೋದೋ ಟೈಮ್ ಆಗಿದಂಗ್ ಕಾಣ್ಸತ್ತದ್ ಬಾಳ್ ಮಾಡಿ .

ಡಾಕ್ಟರ್ ಲ ಇಲ್ಲೊಬ್ಬ ಲ್ಯಾಬ್ ನ ನೋಡ್ಲಿಕತ್ತನ್ ಏನ್ ಅದ್ ಏನ್ ಇಲ್ಲಾ ಅಂತ ಟ್ರೇನಿಂಗ ಡಾಕ್ಟರ್ ಬತ್ತ್ ಡಾಕ್ಟರ್ ಬತ್ತ್ ಇನ್ನೊಬಾಕಿ ಸಿಸ್ಟೆರ್ ಆಳ್ ಒಬ್ಬಕಿ ಪೇಶಂಟ್ ದು ಏನೋ ಕಾಣ್ಸ್ ತ್ತದ್ ಬಹಳ್ ಹಾರ್ಟ್ ಪೇಶಂಟ್ ಏನೋ .]